ನಮ್ಮೂರಲ್ಲೂ ಜಿಮ್ ಇದೆ ಜಿಮ್ ಗೆ ಹೋಗೋದ್ರಿಂದ ನಾವು ಆರೋಗ್ಯನ್ನ --

ನಮ್ಮೂರಲ್ಲೂ ತುಂಬಾ ಬೆಟ್ಟಗಳಿದೆ ಹಳ್ಳಿ ಗುಡ್ಡ ಸಿದ್ದೇಶ್ವರ ಬೆಟ್ಟ ಮಾದೇಶ್ವರ ಬೆಟ್ಟ --

ಅಲ್ಲಿಗೆಲ್ಲ ಜನ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಬಸ್ ಲ್ಲು ಹೋಗಬೋದುಆದರೆ ಎಲ್ಲರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಮಾದೇಶ್ವರ ಬೆಟ್ಟದಡಿ.

ಹಾಗು ಮಲೆಗೆ ಹೋಗ್ ಹೋಗ್ಬೇಕು ಹೋಗಬೋದು .

ಪ್ರೈವೇಟ್ ಬಸ್ ನಮ್ಮೂರು ಕಡೆನೂ ತುಂಬಾ ಪ್ರೈವೇಟ್ ಬಸ್ ಗಳಿವೆ ಪ್ರೈವೇಟ್ ಬಸ್ ಗಳಲ್ಲಿ ಫುಲ್ ಕಲ್ ಕಲರ್ ಬಸ್ ಗಳಿರುತ್ತೆ ಅದ್ರಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಮಕ್ಳುಗೆ ತುಂಬಾ ಇಷ್ --

ಕಾರ್ ಸರ್ವಿಸ್ ಗಾಡಿ ಸರ್ವಿಸ್ ಮಾಡಿಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ದಿನ ಬಾಳಿಕೆ ಕಾರ್ ಸರ್ವಿಸ್ ಮಾಡಿಸೋದ್ರಿಂದ ಎಲ್ಲ ಪಾರ್ಟ್ಸ್ ಗಳಿಗೂ ಫುಲ್ ಬಾಳಿಕೆ ಬರುತ್ತೆ ಇದರಿಂದ--

ಏನೇ ಮನೆವಸ್ತುಗಳು ಶಾಂಪೂ ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗೋದ್ರಿಂದ ಬೇರೆ ಎಲ್ಲು ಹೋಗೋ ಅವಶ್ಯಕತೆ ಇರಲ್ಲ ಎಲ್ಲಾನು ಒಂದೇ ಅಂಗಡಿಯಲ್ಲಿ ತಕೋಬೋದು.

ವ ಐಟೆಮ್ಸ ಎಲ್ಲ ಬೇಕುಂದ್ರೆ ಒಂದೇ ಜಾಗದಲ್ಲಿ ಸಿಗುತ್ತೆ ನೀವು ಎಲ್ಲಾನು ಒಂದೇ ಜಾಗದಲ್ಲಿ ತಕೋಬೋದು ಬೇರೆ ಬೇರೆ ಅಂಗಡಿಗೆ ಹೋಗೋ ಅವಶ್ಯ --

ಕೆನರಾ ಬ್ಯಾಂಕ್ ನಮ್ಮೂರಲ್ಲೂ ಕೆನರಾ ಬ್ಯಾಂಕ್ ಇದೆ ತರ ಬ್ಯಾಂಕ್ ಗಳಿಂದ ಸುತ್ತ ಜನಗಳಿಗೆ ತುಂಬಾ ಉಪಯೋಗ ಆಗುತ್ತೆ .

ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ಜನಗಳೆಲ್ಲ.

ಐರನ್ ನಾವು ಅಷ್ಟೇ ನಮ್ಮ ಬಟ್ಟೆಗಳನ್ನು ಐರನ್ ಮಾಡ್ಕೊಂಡು ಹಾಕೊಳೋದ್ರಿಂದ ಅದು ನೋಡಕೆ --

ಒಂದೊಂದು ಸಲ ಲೈಟ್ ಇರುತ್ತೆ ಒಂದೊಂದು ಸರ್ತಿ ಲೈಟ್ ಇರಲ್ಲ ಅದರಿಂದ ರೈತರಿಗೆ ತುಂಬಾ ಲಾಸ್ ಇರುತ್ತೆ .

ಕಾಲೇಜ್ ಗೆ ಹೋಗೋದ್ರಿಂದ ಮುಂದಿನ ಭವಿಷ್ಯಕ್ಕೆ ತುಂಬಾ ಯೂಸ್ ಆಗುತ್ತೆ ಕಾಲೇಜ್ ಗೆ ಹೋಗಿ ಚೆನ್ನಾಗಿ ಒಳ್ಳೆ ಶಿಕ್ಷಣ ಪಡೆದು ಅವರವರ ಜೀವನ ರೂಪಿಸಿ --